ಅದರಲ್ಲಿ ಒಬ್ಬ ಫ್ಯಾಮಿಲಿ ಮೆಂಬರು ಹಾಗು ಒಬ್ಬಕಿ ನರ್ಸ್ ಕೂಡ ಅವರ ಜೊತೆ ಇದ್ದಾರೆ.

ಈ ಚಿತ್ರದಲ್ಲಿ ನಾವು ರೆಸ್ಟೋರೆಂಟಿನ ಒಳಗಿನ ಒಂದು ದೃಶ್ಯವನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಕಿರಣ ಶಾಪ್ ಅನ್ನು ಕಾಣಬಹುದು.

ಇಲ್ಲಿ ಹಲವು ತರಹದ ಸಾಮಾನುಗಳು ಚಹನಾ ಕಪ್ ಗಳು ಎಣ್ಣೆ ಪ್ಯಾಕೇಟ್ಟಿ ನ ದೊಡ್ಡ ಬಾಕ್ಸ್ಗ ಳು ಎಣ್ಣೆ ಹಾಗೂ ಹಲವು ತರಹದ ಸಾಮಾನುಗಳನ್ನು ಇಲ್ಲಿ ಇಟ್ಟಿದ್ದಾರೆ.

ಬಹಳ ಸುಂದರವಾದ ಸಜಾವಟವನ್ನು ನಾವು ಇಲ್ಲಿ ಮಾಡುವುದನ್ನು ಮಾಡಿರುವುದನ್ನು ನೋಡಬಹುದು.

ಬಹಳ ಸ್ವಚರವಾದ ರೂಮ್ ಕೂಡ ಆಗಿದೆ.

ಇಬ್ಬರು ಮಹಿಳೆಯರು ಕೈಯಲ್ಲಿ ಏನೋ ಹಿಡಿದುಕೊಂಡು ಎಲ್ಲೆಲ್ಲೋ ಹೋಗುತ್ತಿದಾರೆ.

ಹಾಗೂ ಒಂದು ಮನುಷ್ಯನು ಬೈಕಿನ ಮೇಲೆ ಎಲ್ಲಿಗೆ ಹೋಗುತ್ತಿದ್ದಾನೆ ದೊಡ್ಡದಾದ ಗಿಡಗಳು ಕೂಡ ಇವೆ.

ಈ ಚಿತ್ರದಲ್ಲಿ ನಾವು ಒಂದು ಬಸ್ ಸ್ಟಾಂಡ್ ನಂಥದ್ದನ್ನು ಕಾಣಬಹುದು.

ಚಿತ್ರದಲ್ಲಿ ನಮಗೆ ಶ್ರೀ ಬಸವಲಿಂಗ ಇಂಜಿನಿಯರಿಂಗ್ ಕೋ ಎಂಬುದು ಒಂದು ಶಾಪಿನ ಬೋರ್ಡ್ ಕಾಣಿಸ್ತಾ ಇದೆ.

ಈ ಚಿತ್ರದಲ್ಲಿ ಸ್ವಾಮಿ ಬೋರ್ಡ್ಸ್ ಎಂಬಂತಹ ಶಾಪನ್ನು ನಾವು ಕಾಣಬಹುದು.

ಅಲ್ಲಿ ಹಲವು ತರಹದ ಪಕ್ಷಿಗಳನ್ನು ಪಿಂಜಾರೆಯಲ್ಲಿ ಹಾಕಿ ಸುಂದರವಾದ ರೀತಿಯಲ್ಲಿ ಹಚ್ಚಿಟಾರೆ ಎಂಬುವುದನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದು.

ಚಿತ್ರದಲ್ಲಿ ನಾವು ಬೀದರಿನ ಪ್ರಸಿದ್ಧವಾದ ಒಂದು ಜಗವನ್ನು ನೋಡಬಹುದು ಅದರ ಮುಂದೆ ಗೇಟ್ ಇದೆ.

ಈ ಚಿತ್ರದಲ್ಲಿ ನಾವು ಸಾಗರ್ ಬಿರಿಯಾನಿ ಹೋಟೆಲ್ ಎಂಬುದನ್ನು ಕಂಡಬಹುದು ಅಲ್ಲಿ ಕ್ಯಾಶ್ ಕೌಂಟರ್ ಕೂಡ ಇದೆ ಫ್ರಿಡ್ಜ್ ಕೂಡ ಇದೆ.

ಒಬ್ಬ ಮನುಷ್ಯನು ತಮ್ಮ ಫೋಟೋ ವನ್ನು ತೆಗೆದುಕೊಳ್ಳುವುದನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದು.

ಒಬ್ಬ ವ್ಯಕ್ತಿಯು ಹೂಗಳನ್ನು ಮಾರುತ್ತಾ ಇಲ್ಲಿ ಕೂತಿದ್ದಾನೆ.

ಮಳೆ ಬಿದ್ದಿದೆ ಹೀಗೆ ಈ ಚಿತ್ರದಲ್ಲಿ ಅನ್ಸ್ತಾ ಇದೆ.

ಅದರ ಮೇಲೆ ಅವುಗಳಿಗೆ ಒಳಗೆ ಹೋಗುವ ಬರುವ ಸುವಿದೆ ಕೂಡ ಮಾಡಿಟ್ಟಿದ್ದಾರೆ ಕಟ್ಟಿಗೆಯಿಂದ.

ಇಲ್ಲಿ ಕುರುಕುರೆ ಪಾಕೆಟ್ ಗಳು ಚಾಕ್ಲೆಟ್ ಗಿನ ಡಬ್ಬಿಗಳು ಒಂದು ಕೌಂಟರ್ ಫ್ಯಾನ್ ಕುರ್ಚಿಗಳು ಟೇಬಲು ಹಾಗೂ ಒಂದು ಬೈಕ್ ಕೂಡ ಈ ಚಿತ್ರದಲ್ಲಿ ನಾವು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಬ್ಯಾಡ್ಮಿಂಟನ್ ಕೋರ್ಟನ್ನು ನೋಡಬಹುದು.

ಆಗಿ ಅವರು ಈ ಆಟವನ್ನು ಆಡುತ್ತಿದ್ದಾರೆ.

ಒಂದು ಕ್ಯಾಬಿನ್ ಅಂತಹ ಒಂದ್ ಅಲ್ಲಿ ಒಂದು ಮೇಜು ಕುರ್ಚಿ ಅದರ ಮೇಲೆ ಸಿಸ್ಟಮ್ ಹಚ್ಚಿಟ್ಟಿದ್ದಾರೆ.

ಬಿಲ್ಡಿಂಗ್ ಗಿನ ಒಳಗೆ ಆಸ್ಪತ್ರೆ ಇದೆ ಹೊರಗೆ ಒಂದು ದೊಡ್ಡದಾದ ಗಿಡ ಇದೆ ಎಂಬುವುದನ್ನು ಈ ಚಿತ್ರದಲ್ಲಿ ನಾವು ಕಾಣಬಹುದು.

ಚಿತ್ರದಲ್ಲಿ ನಾವು ದ್ವಾರಕಾ ಮಲ್ಟಿ ಸ್ಪೇಶಾಲಿಟಿ ಹಾಸ್ಪಿಟಲ್ ಎಂಬುವುದನ್ನು ಕಾಣಬಹುದು.

ಸುಂದರವಾದ ಆರ್ಕಿಟೆಕ್ಚರ್ ಅನ್ನು ನಾವು ಈ ಬೀದರಿನ ಕೋಟೆಯ ಒಳಗೆ ನೋಡಬಹುದು.